ಅಂಗಡಿಯ ಹೊರಭಾಗದಲ್ಲಿ ಆಟೋ ಹಾಗು ಇನ್ನಿತರ ಗೂಡ್ಸ್ ವಾಹನಗಳು ಚಲಿಸುತ್ತಿದೆ.

ಒಂದು ಹಳೆಯ ಕಾಲದ ಪಾರಂಪರಿಕ ಕಟ್ಟಡದಂತಹ ರಚನೆ ಕಾಣಿಸುತ್ತಿದೆ.

ಒಂದು ಪೆಟ್ರೋಲ್ ಬಂಕ್ ಇನಂತಹ ರಚನೆಯನ್ನು ಕಾಣಬಹುದು.

ಆ ಬೀಮುಗಳಿಗೆ ತಿಳಿ ನೀಲಿ ಬಣ್ಣದ ಪೇಂಟಿಂಗ್ ಹಾಕಲಾಗಿದೆ.

ತರಗತಿಗೆ ತಿಳಿ ಕ್ರೀಮ್ ಬಣ್ಣದ ಪೇಂಟಿಂಗ್ ಇದೆ.

ಹಾಗು ಅಲುಮಿನಿಯಮ್ ಪ್ರೇಮಿನ ಗಾಜಿನ ಕಿಟಕಿ ಹಾಗು ಬಾಗಿಲುಗಳಿವೆ.

ಪ್ರವೇಶ ದ್ವಾರದ ಮೇಲೆ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಬ ಕೆಂಪು ಬಣ್ಣದ ಬೋರ್ಡ್ ಇದೆ.

ಹಾಗು ಇನ್ನಿತರ ಸಹಾಯಕರು ಒಳಗೆ ಕೆಲಸದಲ್ಲಿ ತಲ್ಲಿನ ರಾಗಿದ್ದಾರೆ.

ಮನೆಯ ಗೋಡೆಗೆ ತಿಳಿ ಹಸಿರು ಆರೆಂಜ್ ಹಾಗು ಗ್ರೇ ಬಣ್ಣವನ್ನು ಬಳಿಯಲಾಗಿದೆ.

ಮೂರು ಸ್ಟಂಪ್ ಎರಡು ಭಾಗದಲ್ಲಿ ಇರಿಸಲಾಗಿದೆ.

ಒಬ್ಬ ಯುವತಿ ಸೀರೆ ಹಾಗೂ ಕಠಿಣದ ಆಭರಣಗಳನ್ನು ಧರಿಸಿದ್ದಾರೆ.